ಹಾ ಕೋದ್ಲು ಅಂತ ಹೇಳ್ತೇವಲ್ಲ ನಾವ್, ಸಾಂಬಾರ್ type ಪು. ಹ ಹ ಹ ಅದ್ ಹೆಂಗ್ ಮಾಡೋದು? ಅದು ಸೌತೆಯನ್ನು ಬೈಸ್ಬೇಕು ಮತ್ತೆ ಸ್ವಲ್ಪ ಬೇಳೆ ಬೇಳೆ first ಬೈಸ್ಬೇಕು ಅದಕ್ಕೆ ಸೌತೆಯನ್ನು ದೊಡ್ಡ ದೊಡ್ಡ ತುಂಡು ಮಾಡಿ ಹಾಕ್ಬೇಕು ನಾವು ಆನಂತ್ರ ಅದು ಬೆಂದ ನಂತ್ರ ಅದಕ್ಕೆ ನಾವು ಇದು ಮಸಾಲೆ, ಏನ್ ಅಂತ ಹೇಳಿದ್ರೆ ತೆಂಗಿನಕಾಯಿ ತೆಂಗಿನತುರಿ ಮತ್ತೆ ಅಹ್ ಇದು ಉದ್ದಿನಬೇಲೆ.

ಮತ್ತೆ ಎಲ್ಲಾ ಹುರಿಬೇಕು ಅಹ್ ಈರುಳ್ಳಿ ಮತ್ತೆ ಕೊತ್ತಂಬರಿ ಮತ್ತೆ ಜೀರಿಗೆ ಎಲ್ಲಾ ಹುರ್ದು ಅಹ್ ಮಸಾಲೆ ಅಹ್ ready ಮಾಡ್ಬೇಕು ನಾವು.

ಹ ಮತ್ತೆ ನಾವು ಅಹ್ ಬೇವು ಬೇವು ಸೊಪ್ಪಲ್ಲಿ ಒಗ್ಗರಣೆ ಅಹ್ ಕೊಡ್ಬೇಕು ಅದಕ್ಕೆ ಹುರಿತಾ ಬರುವಾಗ ಹಾಗೆ.

ಹ ಚೆನ್ನಾಗಿ ಆಗ್ತದೆ. ಹೌದಾ ನಂಗೆ ಹುಳಿ ಕೇಳಿದಿದು ಇದು ಯಾವ type ಅಂತ ನೋಡ್ದೆ ನಾನ್ ಕೇಳ್ಳೆಲಿಲ್ಲ.

ಹ ಹಾಗೆ ನೀವ್ ಏನ್ ಮಾಡ್ತಿರಾ special ? ನಾನ್ ಇವತ್ತು egg curry ಮಾಡಿದ್ದೆ.

ಹ.

ಹ ಅದು ಸುಮ್ನೆ ಹೀಗೆ ಬೈಸಿದ್ದು ಮತ್ತೆ ಖರಾಯೆಲ್ಲಾ ಕಡ್ದು ಹಾಕಿದ್ದು ಗರಂ ಮಸಾಲಾ ಹಾಕಿ ಅಂಗಡಿಯಲ್ಲಿ ಸಿಗ್ತದಲ್ಲಾ ಅದನ್ನ ಹಾಕಿ ಮಾಡಿದ್ದು. ಹಾ ಹ ಹ ನೀವ್ non veg ಜಾಸ್ತಿ ತಿಂತೀರಾ?

ಹ ತಿಂತೇವೆ ನಾವು ಕೂಡಾ ವಾರಕ್ಕೊಮ್ಮೆ.

ಹಾಗೆ ಹ ಹಾಗೆ ಮತ್ತೆ ಏನ್ ವಿಶೇಷ special ಮಾಡ್ತಿರಿ ನೀವ್ ಅಡಿಗೆ? ಅಡಿಗೆ ಹೀಗೆ ಎಲ್ಲಾ ಮಾಡ್ತೀನಿ. ಮತ್ತೆ ನಂಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ ಬಿರಿಯಾನಿ ಮಾಡ್ಲಿಕ್ಕೆ ಬರ್ತದಾ? ಬಿರಿಯಾನಿ ನಾನು ಎಲ್ಲಾ veg ಅಲ್ಲೇ. veg ಅಲ್ಲೇ ಮಾಡ್ತೆನೆ, variety ಸ್ವಲ್ಪ non veg ಬಿರಿಯಾನಿ ನಂಗೆ ಆತು ಗೊತ್ತು ಗೊತ್ತಿಲ್ಲ.

ಹಾಗೆ ಹಾಗೆ ಪಲಾವಲೆಲ್ಲಾ ತುಂಬಾ ಮೊಳಕೆ ಬರಿಸಿಯೆಲ್ಲಾ ಪಲಾವ್ ಮಾಡ್ತೇನೆ ಒಳ್ಳೇದಲ್ಲಾ health ಗೆ? ಹೊ ನಿಮಗೆ ಪಲಾವಂದ್ರೆ ಇಷ್ಟವಾ? ಮಾಡ್ಲಿಕ್ಕೆ ಬರುದಿಲ್ಲ ನಂಗೆ. ಹಾ ತುಂಬಾ ಇಷ್ಟ ಮಕ್ಳಿಗೂ ಇಸ್ಟ್ ಆಗ್ತದೆ ಹಾಗಾದ್ರೂ ಒಂದು vitamin ಹೋಗ್ತದಲ್ಲ ಹೊಟ್ಟೆಗೆ ಹೌದೌದು ತುಂಬಾ ಚಂದ ಅಡುಗೆ ಮಾಡ್ತಿರಾ ಹಾಗಿದ್ರೆ ಇಲ್ಲಪ್ಪ ತಕ್ಕ ಮಟ್ಟಿಗೆ ನಿಮ್ಮ special ಹೇಳಿ ನನಿಗೆ.

Special ಏನು ಗೊತ್ತಿಲ್ಲ ನನಿಗೆ ಹ ಹೀಗೆ ಬಿರಿಯಾನಿ ಮಾಡ್ತೀನಿ but ಅಹ್ ಇದ್ ನೋಡಿ ಮಾಡೋದು.

ಹ mobile ನೋಡಿ ಎಲ್ಲ ಮಾಡ್ತಾ ಇರ್ತಿನಿ. ಹ ಅದೇ mobile ಲಲ್ಲೆಲ್ಲಾ ಬರ್ತದಲ್ಲಾ ಅದೇ ಒಲ್ಲದಾಗ್ತದಲ್ಲಾ ಹ್ಮ್.

ಹಾಗೆ ನಾನ್ಸ ನೋಡ್ತೇನೆ Bhat and Bhat ಲ್ಲಾ ಬರ್ತದಲ್ಲಾ mobile ಲಲ್ಲಿ. ಹೊ ಅವರದ್ದು ಚೆನ್ನಾಗಿದೆಯಲ್ಲಾ ಅವ್ರದ್ದು. ಹ ಹ ಅವ್ರದ್ದು ತುಂಬಾ ಚೆನ್ನಾಗಿ ತುಂಬಾ try ಮಾಡಿದೆನೆ ಅವ್ರು ಅಹ್ ಹೇಳಿದೆಲ್ಲಾ. ಹ ನಾನು ಕೂಡಾ ಅವ್ರದ್ದು ಚಂದ ನೋಡ್ತೆನೆ . ಗೊಜ್ಜುಯೆಲ್ಲಾ ತುಂಬಾ ಚಂದ ಮಾಡ್ತಾರೆ ಅವ್ರು. ಹೌದು ಹಾಗೆ ಅವ್ರು ಹೆಂಗ್ ಮಾಡ್ತಾರೆ ಅದೇ ತರ ನಮ್ಗೂ taste ಅದೇ ತರ ಬರ್ತದಲ್ಲಾ ರುಚಿ? ಹ ಬರ್ತದೆ same ಅದೇ ತರ ಬರ್ತದೆ ಹ್ಮ್ ಹೌದೌದು ನಾನ್ ಹೆಚ್ಚು ಅವರಿಂದಲೇ ಕಲ್ತದ್ದು ಹಾಗೆ ಮತ್ತೆ ಬೆಳಿಗ್ಗೆ ಏನ್ ತಿಂಡಿ ಮಾಡಿದೀರಿ? ಬೆಳಿಗ್ಗೆ ನಮ್ಮನೇಲಿ ಪೂರಿ ಮಾಡಿದ್ದು. ಪೂರಿ ಮಾಡಿದ್ದಾ ಪೂರಿಗೆ ಗಸಿಯಾ ಪಲ್ಯನಾ?

ಕೂರ್ಮ ಮಾಡಿದ್ದಾ ಮಧ್ಯಾಹ್ನ ಅಡಿಗೆ ಮಧ್ಯಾಹ್ನ ಅಡಿಗೆ? ಅದೇ egg ದ್ದೆ ಮೊಟ್ಟೆದ್ದೆ

ಮತ್ತೆ free ಇದ್ದಾಗ ಏನ್ ಮಾಡ್ತಿರಾ? Free ಇದ್ದಾಗ ಸುಮ್ನೆ ಕುತ್ಕೊಂಡು book ಯೆಲ್ಲಾ ಓದ್ತಾ ಇರ್ತಿನಿ. ಹ ಹ books ಎಲ್ಲ ಓದ್ತೀರಾ? ಹ ಹೌದು ಹಾ ಸರಿ ರೇವತಿಯವರೇ ಮತ್ತೆ ಮಾಡ್ತಿನಾಯ್ತಾ ಸ್ವಲ್ಪ busy ಇದ್ದೆ.

ಹಾ ನಮಸ್ತೆ ಪ್ರಜ್ವಲ್ಲವ್ರೆ ಹೇಗಿದ್ದೀರಾ?

ವಿಶೇಷ ನೀವೇ ಹೇಳಿ, ಎಂತ ಮಾಡ್ತಾ ಇದ್ದೀರಿ? ನಾನಾ, ನಾನೀಗ ಸುಮ್ಮನೆ ಕುತ್ಕೊಂಡಿದ್ದೇನೆ ಮನೇಲಿ. ಹೌದಾ, ಮತ್ತೆ ವಿಶೇಷ ಅದುಬಿಡಿ ಮರ್ರೆ, ಹೊಸ ವರ್ಷದ ಶುಭಾಶಯ ನಿಮಗೆ ಹೇಳಿಕ್ಕೆ ನಿಮಗೆ ಮರೆತು ಹೋಯಿತು ಹೊಸವರ್ಷದ ಹಾರ್ದಿಕ ಶುಭಾಶಯ. Wish you same to you, ನಿಮಗೂ ಕೂಡ. ಮತ್ತೆ ನಾವ್~ ನಾವೆಲ್ಲಾ ಯುಗಾದಿಗೆ ಅಲ್ಲ ಆಚರಿಸುವುದು. ಹೌದು ಅದೆ generation ಪ್ಪಾ generation ಹಾಗೆ ಉಂಟು, new year, new year ಅಂತ ಹೇಳ್ತಾ ಇದ್ದಾರೆ, ಎಂತ ಅಂತಿಲ್ಲ.

ಮತ್ತೆ ಗಮ್ಮತ್ತಾ, ಈ ಹೊಸ ವರ್ಷಕ್ಕೆ ಏನಾದ್ರೂ ಗಮ್ಮತ್ ಮಾಡಿದ್ದೀರ ಹೇಗೆ? ನಮ್ಮಲ್ ಗಮ್ಮತ್ ಏನು ಇಲ್ಲ, ನಮಗೆ ಬೈಗುಳವೇ ಹೊಸತ್ತು ಮತ್ತೆಂತ ದಿನಾಲು ಅದೇ ನಮ್ಮದು ಹೊಸ ವರ್ಷ ಬೈಯುದೇ ಬೈಯ್ಯುವುದು, ಅದೇ ನಮಗೆ ಹೊಸ ವರ್ಷ. ಎಂತ ಬೈಗುಳ ಹಾಗೆಸ. ಸರಿ ಸರಿ ಕೆಲಸ ಮಾಡುವುದಿಲ್ಲ ಅಂದ್ರೆ ಬರಿಯುವುದಿಲ್ಲ ಅಂತೇ ಅದೇ ನಮಗೆ ಹೊಸ ವರ್ಷ ನಮ್ಗೆ ಹೊಸ ವರ್ಷ ಎಲ್ಲಿ . ನಿಮಗೆ ಎಲ್ಲ ಹೊಸ ವರ್ಷ ದಿನಾಲು ಹೊಸ ಬಟ್ಟೆ ಬೆಲ್ಲಾ ಊಟ ಹಬ್ಬ ಹರಿದಿನ ಎಲ್ಲ, ನಮಗೆ ಹೊಸ ವರ್ಷ ಇಲ್ಲವೇ ಇಲ್ಲ. ಯಾಕೆ ಛೆ ಹೊಸ ನಾವು ಗಮ್ಮತ್ ಮಾಡಿದ್ದೇವೆ ಮಾರಾಯ ನೀವು ನಮ್ಮದು ಕೇಳಿಸ .

ನಮ್ಮದು ಯಾವಾಗ್ಲೂ ಜಗಳ ಇದ್ದದ್ದೆ ಮನೆಯಲ್ಲಿ ಗೊತ್ತಾ. Okay ಹಂಗೆ ಗಮ್ಮತು ಅಂದ್ರೆ ಇಲ್ಲ ರಗಳೆ ಅಲಾ ನಿಮಗೆ. ಹಾ, ಮತ್ತೆ ಹೊಸ ವರ್ಷ ಅಲ್ವಾ ರಗಳೆ. ಎಷ್ಟೇ ರಗಳೆ ಇದ್ರೂ ಒಂದು ಸ್ವಲ್ಪ ಗಮ್ಮತ್ ಬೇಕಲ್ವಾ. ಆ ಹೌದಲ life ಅಲ್ಲಿ. Life ಅಲ್ಲಿ ಗಮ್ಮತ್ ಇದ್ರೆ ಅಲ್ವಾ ಮಜಾ.

ನಾವು ಗಮ್ಮತ್ ಆದ್ರೆ ಮಾತ್ರ, ಜಿವನದಲ್ಲಿ ಒಂದು ಉತ್ಸಾಹ ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹ ಕೊಡುವ ಅಂತಾಗುವುದು ಅಲ್ವಾ.

ಹಂಗೆ , ನಾನು ಸ್ವಲ್ಪ ಗಮ್ಮತ್ ಮಾಡಿದೆ ಮರ್ರೆ ನೀವು ನಮ್ಮದು ಕೇಳ್ಳೆ ಇಲ್ಲ. ಆ ಹೇಳಿ ಎಂತ ಗಮ್ಮತ್ ಮಾಡಿದ್ದೀರಿ, ನೀವು ಕರೀಲೆ ಇಲ್ಲಾ first ನಮ್ಗೆ ಹಬ್ಬಕ್ಕೆ ಕರೀಲೆ ಇಲ್ಲ.

ಅದಕ್ಕೆ ನಾನು ಬಿಟ್ಟದ್ದು ವರ್ಷದ ಶುಭಾಶಯ ಅಂತ ಮೆಲ್ಲ ತಪ್ಪಿಸಿದ್ದು ನಾನು ಹಾಗೆ. ಹೌದಾ, . ಎಂತ ಒಂದು ಸ್ವಲ್ಪ ಗಮ್ಮತ್ ಎಲ್ಲ ಇತ್ತು dance, ಮತ್ತೆ ಒಂದು cake, cake cutting ಮತ್ತೆ cinimat~ cinematography . photographer, part time ಒಂದ್ new year ಅನ್ನು ಹೇಗೆ celebrate ಒಂದ್ creativity ಆಗಿ celebrate ಮಾಡುವ ಅಂತ ನನ್ನ idea, ಹಾಗೆ. ಹೋ, ಹಾಗಾದ್ರೆ ಗಮ್ಮತ್ತು ಮಾಡಿದ್ದೀರಿ ಅಲ್ವಾ. ಮತ್ತೆ, ಒಳ್ಳೆ ಒಳ್ಳೆ ಗಮ್ಮತ್ ಮಾಡಿದ್ದೇನೆ.

ಆ ಮನೆಗೆ ಮತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದ್ರೂ, ಮತ್ತೆ ನಮ್ಮ ಅಜ್ಜನದ್ದು birthday ಕೂಡ ಇತ್ತು ಆ ಸಂದರ್ಭದಲ್ಲಿ, ಅದು ಕೂಡಾ ಗಮ್ಮತ್ತಾಗಿ ಅಜ್ಜನ birthday ಆಯ್ತು new year celebration ಆಯ್ತು ಎಲ್ಲ ಒಟ್ಟಿಗೆ ಆಗಿ celebration ಮಾಡಿದ್ದು.

Gift ಏನು ಇಲ್ಲ ಮರ್ರೆ, ನಾವೇ gift ನಮ್ಮ ಕೈಯಿಂದಲೇ gift ಹಾಕಿಸಿ .

ಆದ್ರೂ ಪರವಾಗಿಲ್ಲ, ಗಮ್ಮತ್ ಇತ್ತು ಮಾತ್ರ. ಗಮ್ಮತ್ ಮಾಡಿದ್ರಲ್ಲ new year, ನಮಗೆ ಇಲ್ಲಪ್ಪ.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 ನಂಗೆ ಅದು ಬೇಜಾರ್, ನಿಮಗೆ ಏನು ಮಾಡ್ಲಿಲ್ಲ ಅಲ್ಲಾ ನಂಗೆ ಬೇಜಾರು. ಹೌದಾ, ನಾವ್ ಇನ್ನೊಂದು ವರ್ಷ ಹೇಗೂ ಮಾಡುವ ಅಂತ ಇದ್ದೇನೆ. ಇನ್ನೊಮ್ಮೆ ವರ್ಷ ಮಾಡಿ ಮರ್ರೆ ನಮ್ಮನ್ನು ಕರೀರಿ ಆಯ್ತಾ? ಹಾ ನಾನು ನಿಮ್ಮನ್ನು ಖಂಡಿತಾ ಕರಿಯುತ್ತೇನೆ, ನೀವು ಬರ್ತೀರ್ ಅಲಾ? ಹಾ, ಖಂಡಿತ ಬರುವ ಆಯ್ತಾ.

ಇಲ್ಲಪ್ಪ ಖಂಡಿತ ಖಂಡಿತ, ಮಾಡುವ. ಅಯ್ಯೋ, ಖಂಡಿತ ಖಂಡಿತ ಮಾರಾಯ ಅದಕ್ಕೆ ಏನುಂಟು ಗಮ್ಮತ್ ಮಾಡುವ.

ಹಾಗಾದ್ರೆ ಇನ್~ ಇನ್ನೊಮ್ಮೆ ಮಾತಾಡುವ ಅಲಾ ಇನ್ನೊಮ್ಮೆ . ಹಾ ಇನ್ನೊಂದು ಸರ್ತಿ ಗಮ್ಮತ್ ಮಾಡುವ okay okay ಸರಿ.

ಹಾ ದೀಪ್ತಿ ಹೇಗಿದ್ದೀ?

ಇದು ನಮಗೊಂದು college ಇಂದ project ಕೊಟ್ಟಿದ್ರು agriculture ಬಗ್ಗೆ.

ಅದೆ ನಿಮ್ಕಡೆ ಏನೆಲ್ಲಾ ಬೆಳೀತಾರೆಂತ ಹೇಳಿ ಆ location wise ನಂಗೆ ಬೇಕಿತ್ತು.

ಹಾಗೆ ಒಂದು ಹೇಳಬಹುದಾ free ಇದ್ರೆ? ಹಾ ಪರವಾಗಿಲ್ಲಾ ನಾನ್ ಇವಾಗ ಬೆಂಗಳೂರಲ್ಲಿ ಇರೋದು ನಿಮ್ಗ್ ಗೊತ್ತಾಗ್ತದೆ .

ಮುಂಚೆ ತರ ಆತರಾ ಮುಂಚೆ ತರ ಇಲ್ಲಾ ಒಂದ್ ಹತ್ ಹದ್ನೈದ್ ವರ್ಷ ಮುಂಚೆ ಮಾಡ್ತಿದ್ವಿ ವ್ಯವಸಾಯ.

ಇವಾಗ ಏನಿಲ್ಲ ಗದ್ದೆಯಲ್ಲ ಎಲ್ಲಾ ಹೋಗ್ಬಿಟ್ಟು ಬರೆ building ಅದ್ ಈದ್ ಎಲ್ಲಾ ಆಗ್ ಬಿಟ್ಟಿದೆ ಅಲ್ಲಿ.

ಹ್ಮ್ ಅದ್ but ಏನಂದ್ರೆ ಒಂದು ರಾಮ್ನಗರ ಅಂತ ಒಂದು ಜಾಗ ಇದೆ.

ಅಲ್ಲಿ ಬಂದ್ ಬಿಟ್ಟು ಸ್ವಲ್ಪ ವ್ಯವಸಾಯ ಎಲ್ಲಾ ಇನ್ನು ನಡಿತಾ ಇದೆ. ಅಂದ್ರೆ, ಏನ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಅಕ್ಕಿ ಬೇಳೆ ಅಂತ ಅದ್ ಆ ಬೇಳೆ ಇದ್ ಆ ಜೋಳ ಅದೆಲ್ಲಾ ಬೆಳಿತಿದ್ದಾರೆ. ಹೌದಾ ಇಲ್ಲಿ ಈ side ಇದ್ದಾಗೆ ಅಡಿಕೆ ತೆಂಗು ಹಾಗೆಲ್ಲ ಬೆಳಿತಿಲ್ವಾ ಅಲ್ಲಿ? ಹಾ ಅಲ್ಲಿ ಹೇಗ್ ಮಾಡ್ತಿದ್ದಾರೆ ಅಂದ್ರೆ ಒಂದೇ ಒಬ್ಬರೇ ಆ ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದಿಷ್ಟು ಜಾಗ ತಕ್ಕೊಂಡು ಅದ್ರಲ್ಲೇ ಎಲ್ಲಾ ಮಾಡ್ತಿದ್ದಾರೆ. ಒಂದು ಕಡೆ ಸ್ವಲ್ಪ ಏನಾದ್ರೂ ಬೆಳೆ ಬೆಳೆಯುದಂದ್ರೆ ಇನ್ನೊಂದು ಕಡೆ ಈ ಆ. ತೆಂಗಿನಕಾಯಿ ಅಡಿಕೆ ಮರ ಅದೆಲ್ಲಾ.

ಇನ್ನೊಂದು ಕಡೆ ಇದು ಹ್ಮ್ ದನಗಳನ್ನು ಸಾಕ್~ ಸಾಕುದು ಆತರ . ಹೈನು ~ ಹೈನುಗಾರಿಕೆ ಅದೆಲ್ಲಾಸಾ ಉಂಟಾ ಕೃಷಿ ಅಂದ್ರೆ ಅದೆಲ್ಲ ಅದರಲ್ಲಿ ಬರ್ತದಲ್ಲಾ? ಹಾ, ಹಾ ಹೌದೌದು ಅದೆಲ್ಲಾ ಮಾಡ್ತಿದ್ದಾರೆ, so ಏನಾಗ್ತದೆ ಅಂದ್ರೆ ಅವರಿಗೆ ಎಲ್ಲಾ ಕಡೆಯಿಂದ ಸ್ವಲ್ಪ ಸ್ವಲ್ಪ ದುಡ್ಡುcollect ಮಾಡ್ಕೋಳ್ತಿದಾರೆ. ಈ ಕಡೆ ಬೆಳೆ ಬೆಳೆ ಬಂದಿದ್ದು ಬರ್ತದಾ . ಒಂದ್ ಕಡೆ ತೆಂಗಿನಕಾಯಿ ಮಾರಿ, ಅಡಿಕೆ ಮಾರಿ ಅದು ಇಲ್ಲ ಅಂದ್ರೆ ದನಂದ್ ಹಾಲು ಸಿಗೋದು ಇತರ ಇತರ ಮಾಡ್ತಿದ್ದಾರೆ ತುಂಬಾ ಜನ. ತುಂಬಾ ಕಡೆ ಅದನ್ನೇ ಮಾಡಿ ಇಲ್ಲಾ ಅಂದ್ರೆ ಮಾವಿನ್ ತೋಟಾ. ಅದು ಉಂಟಾ? ಮಾವಿನ್ ತೋಟಾ ಎಲ್ಲಾ ಉಂಟಾ? ಮಾವಿನ್ ತೋಟಾ ಎಲ್ಲಾ. ಹ್ಮ್, ಇದೆ ಇವಾಗ್ ಇವಾಗ್ ಎರಡ್ತಿ~ ಆ hybrid ತರಾ ಇದೆ ನೋಡಿ.

ಚಿಕ್, ಚಿಕ್ ಚಿಕ್ ಚಿಕ್ ಮರ ಅಲ್ಲೇ ಬೆಳೆಯೋ ತರಾ ಹೌದು ಅದು season wise ಆಗುದಾ ಇಲ್ಲ ಎಲ್ಲಾ time ಅಲ್ಲೂ ಆಗ್ತದಾ. ಅದು ಜಾಸ್ತಿ ಬಂದು ಬಿಟ್ season ಆಗೋದ್ season ಅಲ್ಲೇ ಆಗೋದು but ಬೇರೆ ಬೇರೆ time ಅಲ್ಲಿ ಇರ್ತದಾ ಇಲ್ವಾ ನಂಗು correct ಆಗ್ ಗೊತ್ತಿಲ್ಲಾ but ಆತರ ಜಾಸ್ತಿ ಇದೆ ಇಲ್ಲಿ. ಹೌದಾ? ಅಂದ್ರೆ ನಮ್ಮಲೆಲ್ಲ ಹಾಗೆ hybrid ಅಲ್ಲೆಲ್ಲ ಮಾವು ಉಂಟಲ್ಲಾ . ಇರ್ತದೆ .

ಅಲ್ಲಿ ಈಗ main ಆಗಿ ಹಾಗಾದ್ರೆ ಭತ್ತ ಎಲ್ಲಾ ಹಾಕ್ಬೋದ ಭತ್ತ ಜೋಳ ಅಲ್ಲಿಯ ಪ್ರಮುಖ ಬೆಳೆಗಳ . ಇಲ್ಲೆಲ್ಲಾ ಹಾಕ್ತಾರೆ ತುಂಬಾ ಹಾಗೆ ಮಾಡ್ತಾರೆ but ಇಲ್ಲಿ city ಯಲ್ಲಿ ಎಲ್ಲೂ ಇಲ್ಲ ನಿಮಗೆ but ಆ ಕಡೆ ತುಂಬಾ ಇವಾಗ್ಲೂ ಇದೆ ಹಳ್ಳಿ ಹೇಗಿರ್ತದೆ ಹಾಗೇನೆ ನಡೆಸ್ತಿದ್ದಾರೆ . ಇವಾಗ ಬಂದ್ ಬಿಟ್ಟು ಜಾಸ್ತಿ ಗೊಬ್ಬರ ಹಾಗೆಲ್ಲ ಚೆನ್ನಾಗಿ ಇದ್ ಮಾಡೋದೆಲ್ಲ ಇದೆ ಅಲ್ವಾ ಅಂದ್ರೆ ರೈತರಿಗ್ ಮುಂಚೆ ಏನ್ ಗೊತ್ತಿರಲಿಲ್ಲ ಇವಾಗ ತುಂಬಾನೇ ಎಲ್ಲ ಶಿಬಿರ ನಡೆಸಿ ತುಂಬಾ ಹೇಳ್ಕೊಡ್ತಿದಾರೆ ರೈತರಿಗೆಲ್ಲ ಇತರ ಮಾಡ್ಬಹದು ಇತರ ಇತರ ಮಾಡಬಹುದು . ಎಲ್ಲಾ ಸೇರಿ ತುಂಬಾ ಚೆನ್ನಾಗಿತ್ತು. ನಿನಗೆ ಅದ್ರ ಬಗ್ಗೆ ಏನಾದ್ರೂ information ಉಂಟಾ? ಅಂದ್ರೆ fertilizer chemical or~ organic ಹಾಗೆಲ್ಲ use ಮಾಡ್ತಾರಾ ಸಾವಯವ ಗೊಬ್ಬರ? ಹಾ ಹಾ ಅದೇ ಅದೇ, ಗೊಬ್ಬರಾ ಅಂದ್ರೆ ಇವಾಗ ಏನು ಮಾಡುತ್ತಿದ್ದಾರೆ ಅಂದ್ರೆ ಇವಾಗ ಈ chemicals ಅಲ್ಲಿರೋ ಈ ರಸಾಯನ ಇದ್ ಇರೋದೆಲ್ಲಾ usually ಇದ್ ಮಾಡ್ತಿಲ್ಲ ಅಲ್ವಾ ಇವಾಗ ಆದಷ್ಟು organic. ಅಂದ್ರೆ ಪರಿಸರ ಪರಿಸರದಿಂದ available ಇರೋದು ಆ ತರಾ ಇದು ಮಾಡ್ತಿದ್ದಾರೆ.

ಅದೇ best ಅಲ ಈಗ.

ಅದೇ ಬೇರೆ ಏನಾದ್ರೂ ಗೊಬ್ಬರ ಎಲ್ಲಾ ಹಾಕಿದ್ರೆ ಏನಾಗುತ್ತೆ ಇವಾಗ? ನಮಗ್ health ಗೆ problem. ಹಾ ಹೌದು ಅದೇ ನನಗೆ main ಆಗಿ ಈಗ ಅದೇ ಬೇಕಿದ್ದರೂ ಒಂದು crop ಯಾವ್ದು ಅಂತ ಹೇಳಿ ಮತ್ತೆ ಅದೇ fertilizer ಎಲ್ಲಾ ಯಾವ ರೀತಿ use ಮಾಡ್ತಾರೆ ಅಂತಾ. chemical ಆ ಇಲ್ಲ organic ಜಾಸ್ತಿ use ಮಾಡ್ತಾರಾ ಅಂತ ಹೇಳಿ. ನಾನ್ ಹಾಗಿದ್ರೆ ಈಗ almost organic ಅಂತಾ ಬರಿತೇನೆ ಭತ್ತ ಮತ್ತೆ. ಹಾ ಇದೇ ತೆಂ~ ಆ ತೆಂ~ ತೆಂಗು, ಕಂಗು. ಹಾ rubber, coco ಅದೆಲ್ಲಾ ಇಲ್ಲ ಅಲ್ಲಾ? ನಮ್ಮ ಕಡೆ ಜಾಸ್ತಿ ಇಲ್ಲಾ. ಹಾ ಹೌದು okay ಹಾಗಿದ್ರೆ ಈ ಕಡೆಯಲ್ಲಿ ಅದೆಲ್ಲಾ ಜಾಸ್ತಿ ಅಲ್ಲಾ ಅದಕ್ಕೆ ಕೇಳಿದ್ದು ನಾನು.

ಹಾ okay thanks ಆಯ್ತಾ.

ನಮ್ಮೂರಾಗ Hubballi ಯಾಗ ದ್ಯಾಮವ್ವಂದ್ ದುರ್ಗವ್ವಂದ್ ಜಾತ್ರೀ ನಡ್ಯಾಕತ್ತಿತು ಮನ್ನೇ ನಮ್ಮೂರಾಗ ಜಾತ್ರೀ ದ್ಯಾಮವ್ವಂದ್ ದುರ್ಗವ್ವಂದ್ ಜಾತ್ರೀ ಇದ್ರ ದ್ಯಾಮವ್ವ ದುರ್ಗವ್ವ ಇಬ್ರು ಗ್ರಾಮ ದೇವತೆ ಅಂತ್ತೇಳಿ ಹೆಸ್ರ್ ಪಡ್ಕೊಂಡಾರ. ಹೆಸ್ರ್ ಪಡ್ಕೊಂಡಾರ್ರಿ ದ್ಯಾಮವ್ವ ದುರ್ಗವ್ವ ಅಂತೇಳಿ ದ್ಯಾಮವ್ವ ದುರ್ಗವ್ವ ಇಡೀ Hubballi ನ ಕಾಪಾಡ್ತಳಾ ಇಡೀ ದ~ ಎಲ್ಲಾ ಪೂರ್ತಿ ಸುತ್ತ್ ಮುತ್ಲ್ ಹಳ್ಯಾಗ ದ್ಯಾಮವ್ವ ದುರ್ಗವ್ವಂದ್ ಪೂಜೆ ಮಾಡ್ತರಾ ಆಕಿ. ಇಡೀ ನಮ್ ಇದ್ನ್ ಕಾಪಾಡ್ತಾಳ ಆಕಿನ್ನ ನಾವೂ ಐದ್ ವರ್ಷ್ಕೊಮ್ಮೆ ಒಂಬತ್ತ್ ಒಂಬತ್ತ್ ದಿನಾ ನಾವ್ ನಮ್ಮೂರಾಗ ಜಾತ್ರೀ ಮಾಡ್ತೇವರೀ. ಜಾತ್ರೀ ಮಾಡ್ತೇವಿ ಜಾತ್ರೀ ಒಂಬತ್ ದಿನಾ ಜಾತ್ರೀ ಮಾಡಿದ್ರ ಆಕಿದ್ ಮದ್ಲೇಕ್ ಪೂಜಾ ಮಾಡಿ ಕ್ವಾಣನ್ ಬಿಡ್ತಾರಾ. ಊರಾಗ ಊರಗೆಲ್ಲಾ ಕ್ವಾಣನ್ ಎಲ್ಲಾ ಊರಾಗ್ ಪೂರ್ತಿ ಕ್ವಾಣನ್ಬಿಟ್ಟ್ ಕ್ವಾಣೆಲ್ಲಾ ಅಡ್ಡ್ಯಾಡ್ ಬಂದಿಂದ ಆ ಕ್ವಾಣನ್ ತಗೊಂಡ ದ್ಯಾಮವ್ವನ್ ಮೇರ್ವಣಿಗೀ ಮಾಡ್ತಾರೀ ಊರಾಗೆಲ್ಲಾನೂ ದ್ಯಾಮವ್ವನ್ ಮೇರ್ವಣಿಗೀ ಮಾಡ್ತಾರಾ. ಮೆರ್ವಣ್ಗಿ ಮಾಡಿ ದ್ಯಾಮವ್ವನ್ ಬಾಜೂಕ್ ದುರ್ಗವ್ವನೂ ಕುಂದುರ್ಥಾರಿ ದ್ಯಾಮವ್ವ ದುರ್ಗವ್ವ ಅಕ್ಕಾ ತಂಗಿರೀ ಇಬ್ರು ಅವ್ರು ಇಬ್ರು ಅಕ್ಕಾ ತಂಗಿ ಅವ್ರು ಜನ್ರ್ ಮನ್ಸನ್ಯಾಗ ನಮ್ಮೂರಾಗ್ರೀ ಜನ್ರ್ ಮನ್ಸನ್ಯಾಗ ದ್ಯಾಮವ್ವ ದುರ್ಗವ್ವ.